ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ವಿವಿಧ ಕಾಲಮ್ಗಳ ಜೊತೆಗೆ ನ್ಯೂಸ್ ಲೆಟರ್ ರಚಿಸುವ ಬಗೆಗಿರುವ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ನ್ಯೂಸ್ ಲೆಟರ್ ಅನ್ನು ಹೇಗೆ ರಚಿಸುವುದು ಹಾಗೂ ಅಲ್ಲಿನ ಕೆಲವು ಆಪರೇಶನ್ ಗಳ ಬಗ್ಗೆ ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು ಲಿನಕ್ಸ್ ನ 1004 ನೇ ಆವೃತ್ತಿಯ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ
ನ್ಯೂಸ್ ಲೆಟರ್ ಎನ್ನುವುದು ಒಂದು ಪ್ರಕಾಶನವಾಗಿದ್ದು ಇದನ್ನು ಚಂದಾದಾರರಿಗೆ ನಿಯಮಿತ ಸಮಯಾವಧಿಯಲ್ಲಿ ವಿತರಿಸಲಾಗುತ್ತದೆ
ಉದಾಹರಣೆಗೆ ನಿಯತಕಾಲಿಕಗಳು ಕರಪತ್ರಗಳು ಇತ್ಯಾದಿ
ಇದರಲ್ಲಿ ವಿವಿಧ ಕಾಲಮ್ ಗಳಿರುತ್ತವೆ ಹಾಗೂ ಇದರಿಂದಾಗಿ ಓದುಗರೂ ಕೂಡಾ ವಿವಿಧ ವಿಭಾಗಗಳಲ್ಲಿರುವ ಲೇಖನಗಳನ್ನು ಬಹಳ ಸರಳವಾಗಿ ಓದಬಹುದಾಗಿದೆ
ಲಿಬ್ರೆ ಆಫೀಸ್ ರೈಟರ್ ನ ಮೂಲಕ ನಾವು ಸುಲಭವಾಗಿ ಹಾಗೂ ವೇಗವಾಗಿ ಓದಬಹುದಾದ ಲೇಖನಗಳನ್ನೊಳಗೊಂಡ ನ್ಯೂಸ್ ಲೆಟರ್ ಗಳನ್ನು ತಯಾರಿಸಬಹುದು
ಈಗ ಕ್ರಮವಾಗಿ ಫೈಲ್ ನ್ಯೂ ಮತ್ತು ಟೆಕ್ಸ್ಟ್ ಡಾಕ್ಯುಮೆಂಟ್ ವಿಕಲ್ಪಗಳನ್ನು ಒತ್ತುವುದರ ಮೂಲಕ ಹೊಸ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನು ತೆರೆಯಿರಿ
ಈ ಡಾಕ್ಯುಮೆಂಟ್ ಅನ್ನು ನ್ಯೂಸ್ಲೆಟರ್ ಎಂಬ ಹೆಸರಿನಲ್ಲಿ ರಕ್ಷಿಸಿ
ಈಗ ನಮ್ಮಲ್ಲಿ ನ್ಯೂಸ್ಲೆಟರ್ ಹೆಸರಿನ ಹೊಸ ಟೆಕ್ಸ್ಟ್ ಡಾಕ್ಯುಮೆಂಟ್ ಇದೆ
ಈಗ ನಮ್ಮ ಡಾಕ್ಯುಮೆಂಟ್ ನಲ್ಲಿ ಕಲಮ್ ಗಳನ್ನು ಸೇರಿಸೋಣ
ಹೀಗೆ ಸೇರಿಸಲು ಮೊದಲು ಮೆನ್ಯು ಬಾರ್ ನಲ್ಲಿರುವ ಫಾರ್ಮ್ಯಾಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಕಾಲಮ್ನ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಹಲವು ವಿಕಲ್ಪಗಳಿರುವ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ನಿಮಗೆ ಬೇಕಾದಷ್ಟು ಕಲಮ್ಗಳನ್ನು ಆಯ್ಕೆಮಾಡಲು ಈ ಕಲಮ್ಗಳ ಅಗಲ ಮತ್ತು ಸ್ಪೇಸಿಂಗ್ ಗಳನ್ನು ಸೆಟ್ ಮಾಡಲು ಹಾಗೂ ಸೆಪರೇಟರ್ ಲೈನ್ ನ ಹಲವು ಲಕ್ಷಣಗಳನ್ನು ಸೆಟ್ ಮಾಡಲು ಬೇಕಾದ ಕೆಲವು ವಿಕಲ್ಪಗಳು ಇಲ್ಲಿವೆ
ನಾವು ಕಾಲಮ್ನ್ಸ್ ಎಂಬಲ್ಲಿನ ಮೌಲ್ಯವನ್ನು 2ಕ್ಕೆ ಏರಿಸುವುದರ ಮೂಲಕ ನ್ಯೂಸ್ ಲೆಟರ್ ಡಾಕ್ಯುಮೆಂಟ್ ಗೆ ಎರಡು ಕಲಮ್ಗಳನ್ನು ಆಯ್ಕೆ ಮಾಡೋಣ
ಕಲಮ್ ಕ್ಷೇತ್ರದ ಪಕ್ಕದಲ್ಲಿರುವ ಐದು ಐಕಾನ್ ಗಳು ಲಭ್ಯವಿರುವ ವಿವಿಧ ಫಾರ್ಮ್ಯಾಟ್ ಗಳ ಪ್ರೀವ್ಯೂವನ್ನು ತೋರಿಸುತ್ತದೆ
ಇಲ್ಲಿ ಎರಡನೇಯ ಫಾರ್ಮ್ಯಾಟ್ ನ ಮೇಲೆ ಕ್ಲಿಕ್ ಮಾಡೋಣ ಹಾಗೂ ಉಳಿದ ಎಲ್ಲಾ ಲಕ್ಷಣಗಳ ಮೌಲ್ಯವನ್ನು ಡೀಫಾಲ್ಟ್ ಆಗಿಯೇ ಇಡೋಣ ಹಾಗೂ ಒಕ್ ಬಟನ್ ಕ್ಲಿಕ್ ಮಾಡೊಣ
ಟೆಕ್ಸ್ಟ್ ನ ಜಾಗದಲ್ಲಿ ಎರಡು ಕಲಮ್ ಗಳು ಕಾಣಿಸಿಕೊಂಡಿರುವುದನ್ನು ನೀವು ಗಮನಿಸಬಹುದು
ನಾವು ಮೊದಲನೇಯ ಕಲಮ್ ನಲ್ಲಿ ಲೇಖನವನ್ನು ಬರೆಯೋಣ
ನಾವು ಇದಕ್ಕೆ ನ್ಯಾಚರ್ ಎಂದು ಶೀರ್ಷಕ ಕೊಟ್ಟು ಇದನ್ನು ಬೋಲ್ಡ್ ಮಾಡಿ ಫಾಂಟ್ ಸೈಜ್ ಅನ್ನು 15 ಕ್ಕಿಡೋಣ ಹಾಗೂ ಶೀರ್ಷಕದ ಕೆಳಗೆ ಅದರ ಬಗ್ಗೆ ಲೇಖನವನ್ನು ಬರೆಯೋಣ
ನೀವಿಲ್ಲಿ ಕರ್ಸರ್ ಎಂಬುದು ಮೊದಲ ಕಾಲಮ್ ನ ಕೊನೆಯನ್ನು ತಲುಪಿದಾಗ ತಂತಾನೇ ಎರಡನೇ ಕಾಲಮ್ ಗೆ ಹೋಗುವುದನ್ನು ಗಮನಿಸಬಹುದು
ನೀವು ಈ ಕಾಲಮ್ ನ ಒಳಗೆ ಚಿತ್ರಗಳನ್ನು ಸೇರಿಸಿ ಅದನ್ನು ಕಾಲಮ್ನ ಅಳತೆಗೆ ಸರಿಹೊಂದಿಸಬಹುದು
ಈಗ ಇಲ್ಲಿ ಸ್ವಲ್ಪ ಸ್ಪೇಸ್ ಅನ್ನು ಕೊಟ್ಟು ನೀವು ಇನ್ನೊಂದು ಲೇಖನವನ್ನು ಈ ಕಾಲಮ್ ನಲ್ಲಿ ಬರೆಯಬಹುದು
ನಾವೀಗ ಮೊದಲು ಬೋಲ್ಡ್ ಅಕ್ಷರಗಳಲ್ಲಿ ಹಾಗೂ ಫಾಂಟ್ ಸೈಜ್ 15 ರಲ್ಲಿ ಸ್ಪೋರ್ಟ್ಸ್ ಎಂದು ಶೀರ್ಷಕವನ್ನು ಬರೆದು ಅದರ ಕೆಳಗೆ ಲೇಖನವನ್ನು ಬರೆಯೋಣ
ಹೀಗೆ ಎರಡೆರಡು ಲೇಖನಗಳನ್ನು ಒಂದೇ ಬಾರಿ ಓದಲು ಕಲಮ್ ಗಳು ಸಹಾಯ ಮಾಡುತ್ತವೆ ಎಂಬುದನ್ನು ನಾವಿಲ್ಲಿ ನೋಡಬಹುದು
ಈಗ ಕೆಲವು ವಾಕ್ಯಗಳನ್ನು ತೆಗೆಯೋಣ ಇದರಿಂದಾಗಿ ನಮ್ಮ ಲೇಖನವು ಒಂದನೇಯ ಕಾಲಮ್ ನಲ್ಲಿಯೇ ಮುಗಿಯುತ್ತದೆ
ನಂತರ ಮುಂದಿನ ಕಾಲಮ್ ಗಳಿಗೆ ಹೋಗಲು ಇನ್ಸರ್ಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ ಹಾಗೂ ಮ್ಯಾನ್ಯುಯಲ್ ಬ್ರೇಕ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ಕಾಣುವ ಡಯಲಾಗ್ ಬಾಕ್ಸ್ ನಲ್ಲಿ ಕಾಲಮ್ನ ಬ್ರೇಕ್ ಎಂಬಲ್ಲಿ ಕ್ಲಿಕ್ ಮಾಡಿ ಒಕ್ ಕ್ಲಿಕ್ ಮಾಡಿ
ಈಗ ಕರ್ಸರ್ ತಂತಾನೇ ಮುಂದಿನ ಕಲಮ್ ಗೆ ಹೋಗಿರುವುದನ್ನು ನೀವು ಗಮನಿಸಬಹುದು
ಈಗ ನೀವು ಈ ಕಾಲಮ್ ನಲ್ಲಿ ಇನ್ನೊಂದು ಲೇಖನವನ್ನು ಬರೆಯಲಾರಂಭಿಸಬಹುದು
ಲೇಖವನ್ನು ಆಕರ್ಷಕವಾಗಿಸಲು ನಾವು ಅಲಿಗ್ನ್ ಲೆಫ್ಟ್ ಅಲಿಗ್ನ್ ರೈಟ್ ಲೇಖಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಸೇರಿಸುವುದು ಮತ್ತು ಲೇಖವನ್ನು ಹೈಲೈಟ್ ಮಾಡುವುದು ಮುಂತಾದ ಹಲವು ಫಾರ್ಮ್ಯಾಟಿಂಗ್ ವಿಕಲ್ಪಗಳನ್ನು ಇಲ್ಲಿ ಸೇರಿಸಬಹುದು ಉದಾಹರಣೆಗಾಗಿ ನಾವು ಲೇಖದ ಯಾವ ಭಾಗಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಹಾಕಲಿಚ್ಛಿಸುವೆವೋ ಆ ಭಾಗವನ್ನು ಆಯ್ಕೆ ಮಾಡೋಣ
ಈಗ ಬ್ಯಾಕ್ಗ್ರೌಂಡ್ ಕಲರ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಗ್ರೀನ್ 4 ನ ಮೇಲೆ ಕ್ಲಿಕ್ ಮಾಡಿ
ಈಗ ನಾವು ಆಯ್ಕೆಯಾದ ಲೇಖದ ಬಣ್ಣವು ತಿಳಿ ಹಸಿರು ಬಣ್ಣಕ್ಕೆ ಬದಲಾಗಿರುವುದನ್ನು ಗಮನಿಸಬಹುದು
ಹೀಗೆಯೇ ನೀವು ಲೇಖದ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಬಣ್ಣಗಳನ್ನು ಕೊಡಬಹುದು
ನೀವು ನ್ಯೂಸ್ ಲೆಟರ್ ನಲ್ಲಿ ಬ್ಯಾನರ್ ಗಳನ್ನು ಕೂಡಾ ಸೇರಿಸಬಹುದು
ಅದಕ್ಕಾಗಿ ಡ್ರಾಯಿಂಗ್ ಟೂಲ್ ಬಾರ್ ನಲ್ಲಿ ಟೆಕ್ಸ್ಟ್ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಈಗ ಟೆಕ್ಸ್ಟ್ ಬಾಕ್ಸ್ ಅನ್ನು ಡಾಕ್ಯುಮೆಂಟ್ ನಲ್ಲಿ ಲೇಖವಿಲ್ಲದ ಖಾಲಿ ಜಾಗದಲ್ಲಿ ಇರಿಸಿ
ಟೆಕ್ಸ್ಟ್ ಬಾಕ್ಸ್ ನ ಒಳಗಡೆ ನೀವು ಬ್ಯಾನರ್ ನಂತೆ ಅಥವಾ ಜಾಹೀರಾತಿನಂತೆ ತೋರುವ ಏನಾದರೂ ಲೇಖವನ್ನು ಬರೆಯಿರಿ
ಇಲ್ಲಿ ನಾವು ಥಿಸ್ ಇಸ್ a ನ್ಯೂಸ್ಲೆಟರ್ ಎಂದು ಬರೆಯೋಣ
ನೀವು ಈ ಲೇಖಕ್ಕೆ ಎಫೆಕ್ಟ್ ಗಳನ್ನೂ ಸೇರಿಸಬಹುದು
ಉದಾಹರಣೆಗಾಗಿ ಮೊದಲು ಟೆಕ್ಸ್ಟ್ ಬಾಕ್ಸ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ನಂತರ ಮೆನ್ಯುವಿನಲ್ಲಿ ಟೆಕ್ಸ್ಟ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಟೆಕ್ಸ್ಟ್ ಮತ್ತು ಟೆಕ್ಸ್ಟ್ ಅನಿಮೇಷನ್ ಎಂಬ ಟ್ಯಾಬ್ ಗಳಿರುವ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಟೆಕ್ಸ್ಟ್ ಅನಿಮೇಷನ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಈ ಟ್ಯಾಬ್ ನ ಕೆಳಗಿರುವ ಎಫೆಕ್ಟ್ಸ್ ಎಂಬಲ್ಲಿ ಹಲವಾರು ವಿಕಲ್ಪಗಳಿವೆ
ನ್ಯೂಸ್ ಲೆಟರ್ ನಲ್ಲಿ ನಮ್ಮ ಲೇಖವು ಮಿನುಗಬೇಕೆಂದಾದರೆ ನಾವು ಬ್ಲಿಂಕ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡೋಣ
ಹಾಗೂ ಕೊನೆಯಲ್ಲಿ ಒಕ್ ಕ್ಲಿಕ್ ಮಾಡಿ
ಗಮನಿಸಿ ಥಿಸ್ ಇಸ್ a ನ್ಯೂಸ್ಲೆಟರ್ ಎನ್ನುವ ಲೇಖವು ನಿರಂತರವಾಗಿ ಮಿನುಗುತ್ತಿದೆ
ಹೀಗೆಯೇ ಈ ತರಹದ ಹಲವಾರು ಎಫೆಕ್ಟ್ ಗಳನ್ನು ಹಾಗೂ ಗ್ರಾಫಿಕ್ ಗಳನ್ನು ನಾವು ಲೇಖಕ್ಕೆ ಕೊಡಬಹುದು
ಈಗ ಮುಂದಿನ ಪುಟದಲ್ಲಿ ಹೊಸ ಲೇಖನವನ್ನು ಬರೆಯಲು ನೀವು ಇನ್ಸರ್ಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ನಂತರ ಮ್ಯಾನ್ಯುಯಲ್ ಬ್ರೇಕ್ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಈಗ ಕಾಣಿಸುವ ಡಯಲಾಗ್ ಬಾಕ್ಸ್ ನಲ್ಲಿ ಪೇಜ್ ಬ್ರೇಕ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ನಂತರ ಒಕ್ ಬಟನ್ ಕ್ಲಿಕ್ ಮಾಡಿ
ಗಮನಿಸಿ ಕರ್ಸರ್ ಮುಂದಿನ ಪುಟಕ್ಕೆ ಬಂದಿರುತ್ತದೆ
ಈ ಪುಟದಲ್ಲೂ ಹಿಂದಿನ ಪುಟದಂತೆಯೇ ಕಲಮ್ ನ ಫಾರ್ಮ್ಯಾಟ್ ಇದೆ
ನಿಮ್ಮ ಲೇಖನದಲ್ಲಿನ ಶಬ್ದಗಳ ಎಣಿಕೆಯನ್ನು ಜಾರಿಯಲ್ಲಿಡಲು ನೀವು ಮೊದಲು ಲೇಖದ ಒಂದು ಭಾಗವನ್ನು ಅಥವಾ ಇಡೀ ಡಾಕ್ಯುಮೆಂಟ್ ಅನ್ನು ಆಯ್ಕೆಮಾಡಿ
ಈಗ ಮೆನ್ಯು ಬಾರ್ ನಲ್ಲಿರುವ ಟೂಲ್ಸ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಈಗ ಡ್ರಾಪ್ಡೌನ್ ಬಾಕ್ಸ್ ನಲ್ಲಿ ವರ್ಡ್ ಕೌಂಟ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಈಗ ತೋರುವ ಡಯಲಾಗ್ ಬಾಕ್ಸ್ ನಲ್ಲಿ ನೀವು ಆಯ್ಕೆ ಮಾಡಿದ ಅಥವಾ ಇಡೀ ಡಾಕ್ಯುಮೆಂಟ್ ನ ಶಬ್ದಗಳ ಎಣಿಕೆಯು ನಿಮಗೆ ಕಾಣಸಿಗುತ್ತದೆ
ಇದು ನಿಮಗೆ ನೀವು ಆಯ್ಕೆ ಮಾಡಿದ ಅಥವಾ ಇಡೀ ಡಾಕ್ಯುಮೆಂಟ್ ನ ಅಕ್ಷರಗಳ ಎಣಿಕೆಯನ್ನೂ ಕೂಡಾ ತೋರಿಸುತ್ತದೆ
ಸ್ಪೆಲ್ ಚೆಕ್ ಎನ್ನುವುದು ನೀವು ಡಾಕ್ಯುಮೆಂಟ್ ನಲ್ಲಿ ಬರೆಯಬೇಕಾದರೇ ತಂತಾನೇ ಆಗುತ್ತದೆ
ಟೂಲ್ ಬಾರ್ ನಲ್ಲಿ ಆಟೋಸ್ಪೆಲ್ಚೆಕ್ ಎಂಬ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ
ಲೇಖನವನ್ನು ಬರೆಯಬೇಕಾದರೆ ನಾವು ಒಂದೊಮ್ಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೆ ರೈಟರ್ ತಂತಾನೇ ಅವುಗಳನ್ನು ಆ ಶಬ್ದದ ಕೆಳಗೆ ಒಂದು ಕೆಂಪು ಗೆರೆಯನ್ನು ತೋರಿಸುವುದರ ಮೂಲಕ ನಮ್ಮ ಗಮನಕ್ಕೆ ತರುತ್ತದೆ
ಉದಾಹರಣೆಗಾಗಿ ನಾವು ಕ್ಯಾಟ್ ಎಂಬ ಪದವನ್ನು C A A T ಎಂದು ಬರೆದು ಸ್ಪೇಸ್ ಒತ್ತಿದರೆ ಆಗ ಆ ಪದದ ಕೆಳಗೆ ಒಂದು ಕೆಂಪು ಗೆರೆಯು ಕಾಣುತ್ತದೆ
ಆದರೆ ಯಾವಾಗ ನಾವು ಆ ಪದವನ್ನು ಸರಿಪಡಿಸುತ್ತೇವೆಯೋ ಆಗ ಆ ಗೆರೆಯು ಹೋಗುತ್ತದೆ
ಹೀಗೆಯೇ ಈ ಹಿಂದೆ ಚರ್ಚಿಸಿದ ಎಲ್ಲಾ ಫಾರ್ಮ್ಯಾಟಿಂಗ್ ವಿಕಲ್ಪಗಳೂ ಕೂಡಾ ನ್ಯೂಸ್ ಲೆಟರ್ ನಲ್ಲೂ ಲಾಗೂ ಆಗುತ್ತವೆ
ಇಲ್ಲಿಗೆ ನಾವು ಲಿಬ್ರೆ ಆಫೀಸ್ ರೈಟರ್ ನ ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದೆವು
ಸಂಕ್ಷೇಪಿಸುವುದಾದರೆ ನಾವು ನ್ಯೂಸ್ ಲೆಟರ್ ಅನ್ನು ಹೇಗೆ ರಚಿಸುವುದು ಹಾಗೂ ಅಲ್ಲಿನ ಕೆಲವು ಆಪರೇಶನ್ ಗಳ ಬಗ್ಗೆ ಕಲಿತಿದ್ದೇವೆ
ಈ ಕೆಳಗಿನ ಲಿಂಕ್ ನಲ್ಲಿ ಸಿಗುವ ವೀಡಿಯೋವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪಗಣವು ಈ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ
ಹೆಚ್ಚಿನ ವಿವರಗಳಿಗಾಗಿ ಕಾಂಟಾಕ್ಟ್ ಅಟ್ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಇಲ್ಲಿ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೋಜೆಕ್ಟ್ ಟಾಕ್ ಟು ಅ ಟೀಚರ್ ಪ್ರೋಜೆಕ್ಟ್ ನ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು